ಹಾ ನಾನು ಸಣ್ಣ ಸಣ್ಣದು ಮಾತ್ರ purchase ಮಾಡುದು ಅಂದ್ರೆ lehenga ಎಲ್ಲಾ ಮಾಡ್ಲಿಲ್ಲ.

ಅಂದ್ರೆ costly ಇರ್ತದಲ್ವ ಒಂದು ಸಾವಿರ ಎಲ್ಲ.

ನಾನು online shopping ಎಲ್ಲ ಮಾಡಿದೆ ಅಲ್ಲ ಇದೀಗ eight hundred ಅಷ್ಟೇ ತುಂಬಾ ಚಂದ

ಉಂಟು ನೋಡ್ಲಿಕ್ಕೆ. like review ಕೂಡ ಹಾಗೆ ತುಂಬಾ ಒಳ್ಳೆದ್ ಉಂಟು.

ಎಲ್ಲ four ದೆಲ್ಲ four ಇಂದ above ಇರ್ತದಾ star ?

ಹೋ ಹಾಗಿದ್ರೆ ಒಮ್ಮೆ ನೋಡ್ಬೇಕು ಅಂದ್ರೆ ನಿಂಗೆ colour ಹೋಗ್ತದ ಅದು ತಂದ ಮೇಲೆ.

Last time ಒಂದ್ book ಮಾಡಿದ್ದೆ ಚಂದ ಬಂದಿತ್ತು ನನ್ನ cousin ದ್ದು ಮನೆಲ್ಲಿ function ಇತ್ತು ಆ time ಅಲ್ಲಿ ತಕೊಂಡಿದ್ದೆ ತುಂಬಾ ಚಂದ ಬಂದಿತ್ತು.

ಹೋ ಅಲ್ಲ ನಾನ್ watch book ಅಂತೆಲ್ಲ order ಮಾಡಿದ್ದೇನೆ.

ಹ್ಮ್ next branded ಎಲ್ಲ ಚೆಂದ ಬರ್ತದೆ.

ಹಾ calsi ಎಲ್ಲ ಅದ್ರಲ್ಲಿ book ಮಾಡಿದ್ದೆ ನಾನು

ಮತ್ತೆ tops ಒಂದ್ ಎರಡಷ್ಟೇ ಮತ್ತೆ colour ಹೋಗಬಹುದು ಅಂತೇಳಿ ತರಿಸ್ಲಿಲ್ಲ ಎಂತಸಾ .

ಹ್ಮ್ try ಮಾಡ್ಬಹುದು dress ಚೆಂದ ಬರ್ತದೆ.

Saree ಇಲ್ಲ try ಮಾಡ್ಲಿಲ್ಲ ಅಮ್ಮನಿಗೆ ನೋಡಿ ಇಟ್ಟಿದ್ದೇನೆ ಅಮ್ಮನಿಗೆ ತರಿಸ್ವ ಅಂತ ಇದ್ದೇನೆ.

Try ಮಾಡ್ಲಿಲ್ವಾ ಒಂದು ಸಲಸಾ?

ಹಾ ಅದೇ ಬೇರೆ kurta ಎಲ್ಲ ತಕೊಂಡಿಯ?

ಅದು ಮತ್ತೆ ಆ clip ಎಲ್ಲ ಇರ್ತದಲ್ವಾ ಅದು costly ಬರ್ತದೆ ಅದು.

Return ನಂಗ್ ಅದೇ ತರ್ಸಿದ್ದೆಲ್ಲಾ ಇಷ್ಟ್ರತನಕ ಒಳ್ಳೇದು ಬಂದಿದೆ but ಒಮ್ಮೆ ಒಂದ್ light ಏನೋ ತರಿಸ್~ ತರಿಸ್ಲಿಕ್ಕೆ ಅಪ್ಪ ಹೇಳಿದ್ರು ಅದನ್ನು ಮಾತ್ರ return ಮಾಡಿದ್ದೇನೆ ಅದು ಇತ್ತು.

ಅಂದ್ರೆ ನಿಂಗೆ ಇಸ್ಟ್ರ ತನಕ ನೀನ್ order ಮಾಡಿದ್ದು ಒಂದು ಬಂದದ್ದು ಒಂದು ಹಾಗೆ ಆಗ್ಲಿಲ್ವಾ .

Dress ಯಾವ್ದು ಹಾಗೆ ಆಗ್ಲಿಲ್ಲ ಬೇರೆ ನಾನು return ಮಾಡಿದ್ದೇನೆ ನಾನ್ ಮತ್ತೆ book ಮಾಡುದಿದ್ರು Flipkart, Amazon, Meesho ಈ ಮೂರನ್ನೇ ಜಾಸ್ತಿಯಾಗಿ prefer ಮಾಡ್ತೇನೆ ಹಾಗಾಗಿ ಒಳ್ಳೆದಿರ್ತದೆ ಅದ್ರಲ್ಲಿ.

Myntra ನಾನು try ಮಾಡಿದ್ದೇನೆ ಒಮ್ಮೆನೋ ಅಷ್ಟೇ.

ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅದ್ರಲ್ಲಿ quality.

ಅದ್ರಲ್ಲಿ ಸ್ವಲ್ಪ rate ಜಾಸ್ತಿಯಾ ಅಂತಲ್ಲ Myntra ದಲ್ಲಿ .

Advertisement ಎಲ್ಲ ಬರ್ತಾ ಇರ್ತದಲ್ವಾ ಎಲ್ಲದ್ರಲ್ಲಿಯೂಸಾ.

ನೀನು dress ತಗೋಳ್ವಾಗ ಎಂತ,

Cost ನೋಡಿ ತಗೊಳ್ಳುದ ಇಲ್ಲ quality ಎಂತಾದ್ರೂ ನೋಡ್ತೀಯಾ.

Cost ನೊಟ್ಟಿಗೆ

ಹೋ ಹೌದಾ ಹಾಗೆಯೇ ನೋಡ್ವ ನಾನ್ next ನೋಡ್ತೇನೆ ಹಾಗಿದ್ರೆ.

ಏ ಸರಿ ಅಮ್ಮ ಕರೀತಿದ್ದರೆ ಆಯ್ತಾ ಸರಿ ನಾನ್ ಮತ್ತೆ call ಮಾಡ್ತೇನೆ.

Hai ಮೇಘನಾ ಹೇಗಿದ್ದೀಯಾ? Hai ದಿವ್ಯ ನಾನ್ ನಾನ್ ಆರಾಮ್, ನೀನ್ ಹೇಗಿದ್ದೀ?

ಹಾ ನಾನು ಹುಷಾರಿದ್ದೇನೆ, ನಿಮ್ಮದೇನು ಒಂದು ಸುದ್ದಿಯೇ ಇಲ್ಲ, ನಾನೇ phone ಮಾಡ್ಬೇಕು ನಿಂಗ್ ಯಾವಾಗ್ಲು. ಎಂತ ಮಾಡುದು ಮಾರ್ರೆ, ಕೆಲಸ ಅಲ್ಲಾ ಹ್ಮ್ ಕೆಲಸ. ಹೌದಾ ಎಷ್ಟು ಗಂಟೆಗೆ ಇನ್ನು ಮನೆಗೆ ಹೋಗುದು? ಇನ್ನು ಆರು ಗಂಟೆಗೆ ಬಿಡ್ತದೆ, ಆಮೇಲೆ ಸ್ವಲ್ಪ ಆಚೆ ಈಚೆ ಆಗಿ ಹೋಗುವಾಗ ಒಂದು ಆರುವರೆ ಆರು ಮುಕ್ಕಾಲಾಗ್ತದೆ. ಹೌದಾ, ಬಸ್ಸಲ್ಲೆ ಹೋಗುದ ನೀವು?

ಹೌದಾ, ಜಾಗ್ರತೆಯಲ್ಲಿ ಹೋಗಿ.

ಹೌದೌದು ನಾನು ನಂದು ಈಗ ಇದು B.Com complete ಆದದ್ದಷ್ಟೆ ನಾನೀಗ job ಗೆ try ಮಾಡ್ತಾ ಇದ್ದೇನೆ.

ನನ್ಗೆ ಎಲ್ಲಿಸಾ ಸರಿಯಾಗಿ ಸಿಗ್ತಾ ಇಲ್ಲ, ಅದಕ್ಕೆ ನಿಮ್ದು ನೆನಪಾಯ್ತು ನನ್ಗೆ. ನಿಮ್ಮ company ಯಲ್ಲಿ ಒಂದು job ಇದ್ರೆ ನಂಗೆ ಒಂದು ನೋಡಿ. ಹೌದು ಇಲ್ಲಿ ಆ ಬರ್ಬೋದು but marks card ಎಲ್ಲ ಬಂದ್~ ಬಂದಿದಾ result ಬರ್ಲಿಲ್ಲ ಅಲ್ಲ ಇನ್ನೂಸಾ? ಇಲ್ಲ, final year ರದ್ದು result ಗೆನೇ ನಾನ್ wait ಮಾಡ್ತಾ ಇದ್ದೇನೆ. ಓಹ್ ಅದೇ ಇಲ್ಲಿ application ಹಾಕ್ಬೇಕಾದ್ರೆ marks card ಎಲ್ಲ ಬೇಕಾಗ್ತದೆ.

ಹಾ, ಬೇರೆ ಕಡೆ ಇದ್ರೆ ನಾನು ನಂಗೆ ಕೆಲವ್ರಿಗೆ ಕೇಳ್ತೇನೆ ನಂಗೆ ಗುರ್ತದವರೆಲ್ಲ ಇದ್ದಾರೆ, ಕೇಳ್ತೇನೆ ಬೇಕಾದ್ರೆ, ಕೇಳಿ ನಿನ್ಗೆ ನಾನು ಬೇಕಾದ್ರೆ ಹೇಳ್ತೇನೆ ಆಯ್ತಾ. ಹಾ ಆಯ್ತು. ಅಲ್ಲ ನಂಗೆ ಸುಮಾರು ಕಡೆಯಲ್ಲಿ ಬಂದಿದೆ, ನಂಗೆ Bangalore ಆಚೆ ಎಲ್ಲ ಬಂದಿದೆ.

ಉಡುಪಿಯಲ್ಲ ನಮ್ದು, ಆಚೆ Bangalore ನನ್ನ ಅಮ್ಮ ಒಬ್ರೆ ಇರುದು ಹಾಗಾಗಿ ನಂಗೆ ಆಚೆ ಎಲ್ಲ ಅಮ್ಮನಿಗೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಹೌದು ಅದು ಹಾಗೆ, ನಂದುಸ ಅದೆ Bangalore ಗೆಲ್ಲ ಬಿಡುದಿಲ್ಲ.

ಹಾ, ನಾನ್ try , ಇದು marks card ಬರ್ಲಿಕ್ಕೆ ಇನ್ನು ಎರಡು ಮೂರು ತಿಂಗಳು ತಾಗ್ತದೆ. ಹೌದು ಮನೆಯಲ್ಲಿ ಕೂತ್ಕೊಳ್ಬೇಕು.

ಹೌದು ಎಲ್ಲಿ? ಎಲ್ಲಿ ಮಾಡುದು ನನ್ಗೆ ಅಷ್ಟೊಂದು ಗೊತ್ತಿಲ್ಲ computer course .

ಹಾ ಉಡುಪಿ NICE ಒಳ್ಳೆ ಉಂಟು MICE ಹೋಗ್ಬೋದು but MICE ಸ್ವಲ್ಪ costly NICE ನಿಂಗೆ ಒಳ್ಳೆ ಉಂಟು.

ಅದು ನಿನ್ಗೆ six month ಉಂಟು one year ಉಂಟು ಮತ್ತೆ ನಿಂಗೆ three months ಹಾಗೆ ನಿನ್ಗೆ ಕೆಲವೆಲ್ಲ ಅಲ್ಲಿ ಹೇಳ್ತಾರೆ ಹೋದ್ಮೇಲೆ. ಒಳ್ಳೇದು? ಎಷ್ಟು ತಿಂಗಳದ್ದು ಮಾಡಿದ್ರೆ ಒಳ್ಳೇದು? ನಾನು ಒಂದು ವರ್ಷದ್ದು full PGDCA ಮಾಡಿದ್ದು full ಅದ್ರಲ್ಲಿ ಎಲ್ಲಸ ಬರ್ತದೆ ಹೀಗೆ.

ಹಾ ಅದೆಲ್ಲ ಮಾಡಿದ್ರೆ ನಮಗೆ job ಗೆಲ್ಲ ಸ್ವಲ್ಪ ತುಂಬಾ. ಆಗ ನಿಂಗೆ next job ಬೇಕಾದ್ರೆ ನಿನ್ಗೆ ಅಂದ್ರೆ system use ಗೆಲ್ಲ ನಿಂಗೆ help ಆಗುತ್ತೆ excel ಎಲ್ಲ ಬರುತ್ತಲ್ಲಾ?

ನಾನದೇ ಈಗ ಎಲ್ಲರು ತುಂಬ ಜನ ಹೇಳಿದ್ರು, ನೀನ್ job ಈಗ ಹೋಗುವ ಬದಲು ಮೊದಲೊಂದು computer ಮಾಡು ಅಂತ ಹೇಳಿದ್ರು. ಹೌದು ನೀನು ಹಾಗೆ ಮಾಡುದ್ ಮಾಡಲ್ಲಾ.

ನಿಂಗೆ job ಗೆ ಹೋದ್ಮೇಲೆ next ಮಾಡ್ಬೇಕಂದ್ರೆ ಕಷ್ಟ ಆಗ್ತದೆ, ಇವಾಗ್ಲೆ ಮಾಡಿದ್ರೆ ಒಳ್ಳೇದು. ನನ್ಗೆ ಆ ಕೆಲವರು ಹೇಳಿದ್ರು ನೀನು B.Com ಮಾಡುವಾಗಲೇ ನೀನು ಈಗ ಮಾಡು.

Computer ಆಗ ನಿಂಗೆ ಅಲ್ಲ್ ಆವಾಗ ಆಗ್ತಹೋಗ್ತದೆ . ಯಾಕಂದ್ರೆ ನಿಂಗೆ ಈಗ almost ಎಲ್ಲ ಕಡೆಸ ನಿಂಗ್ system ಕೇಳೇ ಕೇಳ್ತಾರೆ. ಗೊತ್ತಿರ್ಲೆ ಬೇಕು ಎಲ್ಲ ಕಡೆಸಾ.

ಅದೇ ನಂಗೆ ಸುಮಾರು ಜನ ಆಗಲೇ ನಾನ್ ಆಗ ಉದಾಸೀನ ಮಾಡಿದೆ ಏನು ನೋಡುವ ಕೆಲಸ ಸಿಗ್ತದೆ . ಕಲ್ತಾದ್ಮೇಲೆ ನಾನು ಒಂದು ವರ್ಷ ಪುನಃ extra ಅದು.

ಹಾ, ಎಂತ voice break ಆಯ್ತಾ?

ಇಲ್ಲಿ ಸ್ವಲ್ಪ network problem ಮಾರ್ರೆ ಕರ್ಮಾ.

ಹಾಗಾದ್ರೆ ನೀವು ನಿಮ್ಮದು ಕೆಲಸ ಮುಗಿದ್ಮೇಲೆ phone ಮಾಡಿ ನಂಗೆ ಮನೆಗೆ ಹೋಗಿ.

ಹಾ ಆರು ಗಂಟೆಗೆಲಾ ಮುಗಿಯುದು ನಿಮ್ದು?.

ಆಯ್ತಾಯ್ತು, ನೀವು ಮನೆಗೆ ಬಂದು ಈಗ ನೀವು duty ಯಲ್ಲಿ ಇದ್ದೀರಲ್ಲ.

ನಾನ್ ಹುಷಾರಿದ್ದೇನೆ. ನೀವು ಹೇಗಿದ್ದೀರಾ? . ನಾನ್ ಕೂಡ ಹುಷಾರಾಗಿದ್ದೇನೆ. ಊಟ ಆಯ್ತಾ? ಹ. ಊಟ ಈಗ ಆದ್~ ಆದದಷ್ಟೇ. ಏನ್ ಮಾಡಿದಾರೆ ಮನೆಯಲ್ಲಿ? ಮನೆಯಲ್ಲಿ ಕೋಳಿ ಮಾಡಿದ್ದು. ನಿಮ್ಗೆಂತ ಮಾಡಿದ್ದಾರೆ?